ಇದರಲ್ಲಿ ಹಸಿರಾದ ಉದ್ಯನ ವನವು ಕಾಣಿಸುತ್ತಿದೆ ಇಲ್ಲಿ ಮಣ್ಣು ಮತ್ತು ಹಸಿರಿನ ಹುಲ್ಲು ಹಾಸಿದೆ ಅಲ್ಲಲ್ಲಿ ಚಿಕ್ಕ ಪುಟ್ಟ ಹೂಗಳು ಬೆಳೆದಿವೆ.

ಈ ಚಿತ್ರದ್ದಲಿ ವ್ಯಾಜ್ಯಯಗಳ ಪರಿಯಯಾ ಪರಿಹಾರ ಕೇಂದ್ರದ ಕಟ್ಟಡವು ಕಾಣಿಸುತ್ತಿವೆ.

ಆಟದ ಸಾಮಗ್ರಿ ಇದೆ ಮತ್ತು ಉಯ್ಯಾಲೆ ಆಡುವ ಆಟದ ಸಾಮಾನು ಇದೆ ಜಾರುಬಂಡೆ ಇದೆ ಒಬ್ಬ ವ್ಯಕ್ತಿ ಕೆಂಪು ಟಿ ಶರ್ಟ್ ಧರಿಸಿದ್ದಾನೆ ಕಟ್ಟಡವಿದೆ ತೆಂಗಿನ ಮರಗಳಿವೆ.

ಇಲ್ಲಿ ಪೊಲೀಸ್ ಇಲಾಖೆಯ ಕಟ್ಟಡವಿದ್ದು ಚಾಮರಾಜನಗರ ಜಿಲ್ಲಾ ಪೊಲೀಸ್ ಇಲಾಖೆಯ ಫಲಕವಿದೆ ಮತ್ತು ಮುಂಭಾಗದಲ್ಲಿ ಎರಡು ಕಂಬಗಳಿವೆ .

ಇದರಲ್ಲಿ ಶೀಟು ಹಾಕಿರುವ ಮೋಹಿತ್ ಪ್ರಾವಿಷನ್ ಸ್ಟೋರ್ ಮಳಿಗೆ ಇದೆ ಅದರ ಮುಂಭಾಗದಲ್ಲಿ ಸಾಕಷ್ಟು ಪೆಟ್ಟಿಗೆಗಳಿವೆ ಪೆಟ್ಟಿಗೆಗಳು ಬಣ್ಣ ಬಣ್ಣದಿಂದ ಕೂಡಿದ್ದು --

ಮತ್ತು ಒಂದು ಪೆಟ್ಟಿಗೆಯಲ್ಲಿ ಟೊಮೊಟೊ ಹಣ್ಣುಗಳಿವೆ ಮತ್ತು ಇಬ್ಬರು ವ್ಯಕ್ತಿಗಳು ನಿಂತಿದ್ದಾರೆ ಮತ್ತು ಒಂದು ಹಸುವಿನ ಫಲಕವಿದೆ ಅಲ್ಲಿ ಹಾಲಿನ --

ಮತ್ತು ಮಾತಾಜಿ ಎಲೆಟ್ರಿಕಲ್ ಎನ್ನುವ ಫಲಕ ಇದೆ ಮತ್ತು ಪೂರಕೆಗಳನು ಇರಿಸಲಾಗಿದೆ-- ಊರುಕನೇಗಳನ್ನು ಇಟ್ಟಿದ್ದಾರೆ ರಟ್ಟಾದ್ ಡಬ್ಬಿಗಳಿವೆ ತಂಪೂ ಪಾನೀಯಗಳಿವೆ ಅಡಿಕೆಯ ಚೀಟಿಯ ಸರಗಳಿವೆ.

ಅಂಗಡಿಯ ಕಬ್ಬಿಣದ ಶಟರಗೆ ಭೂಟಿಗಳನು ನೇತು ಹಾಕಲಾಗಿದೆ ಒಬ್ಬ ವ್ಯಕ್ತಿ ಕುಳಿತಿದ್ದಾನೆ ಮಾರಾಟದ ವಸ್ತುಗಳೂ ಇವೆ.